ಚೆನ್ನಾಗಿದೆ ಫಾರೆಸ್ಟ್ ಎಲ್ಲ ಅಂದ್ರೆ ಅದಕ್ಕ ಬೆಟ್ಟ ಗುಡ್ಡ ಎಲ್ಲ ಇದೆ ಅಲ್ಲ --

ಹಾಲು ಮುಂಜಾನೆ ಎದ್ದ್ ಮೇಲೇನೆ ಹಾಲು ಕುಡಿಯೋದು ಎಲ್ಲರಿಗೆ ಒಳ್ಳೆಯದು ಈಗ ಎಮ್ಮೆ ಹಾಲು ಅಂದರೆ ಎಲ್ಲದಕ್ಕೂ ಶ್ರೇಷ್ಠ ಅಂದ್ರೆ--

ಅಂದ್ರೆ ವದು ವರ ಕುಂತ್ರುನು ಚೆನ್ನಾಗ್ ನೀಟಾಗ್ ಕಾಣುತ್ತೆ ಎಲ್ಲರು ಅಕ್ಷೆಂತ ಕಾಳಾಕಕ್ಕ ಬರ್ತಾರಲ್ವಾ ಅವಾಗ ನೀಟಾಗಿ ಕಾಣುತ್ತೆ.

ಹೌದ ನಾವು ಮಾರ್ಕೆಟ್ ನ್ಯಾಗ್ ತಂದು ನಾವು ಪೂಜೆ ಮಾಡ್ತೀವಿ. ಇನ್ನಷ್ಟು ಒಳ್ಳೆಯದು. ಯಾವದನ್ನ ಆಗ್ಲಿ ಚೆನ್ನಾಗಿದ್ದಿದ್ ಹೂವ ತಂದು ದೇವ್ರಿಗೆ --

ರೊಕ್ಕ ಹಾಕ್ಬೇಕು ಅಂತಂದ್ರೆ ಸೇಫ್ಟಿ ಎಲ್ಲರಿಗೆ ಬ್ಯಾಂಕ್ ಹೌದ ಬ್ಯಾಂಕ್ ಲ್ಲಿ ಹೆಂಗ ಅಕೌಂಟ್ ತೆಗೀಬೇಕು ಏನು ಅಂತ ಎಲ್ಲ ಮಾಹಿತಿ ತಿಳ್ಕೊಂಡು --

ನೋಡ್ರಿ ಎಸ್ಟ್ ಪ್ಯಾಶನ್ ಆಗಿದೆ ಅಲ್ವಾ ಅದು ಒಂದೊಂದು ಒಂದೊಂದು ಹುಡುಗೂರು ಒಬ್ಬೊಬ್ರು ಒಂದೊಂದು ನೇಚರ್ ಕಲ್ತಿದ್ದರೆ ಇವಾಗ .

ಅಂದ್ರೆ ದೊಡ್ಡವರು ಮಿಲಿಟರಿ ಬಟ್ಟೆ ಹಾಕ್ಕೊಂಡ್ರೆ ಹೆಂಗ್ ಕಾಣಿಸ್ತಾರ ಚಿಕ್ ಮಕ್ಳು ಮಿಲಿಟರಿ ಡ್ರೆಸ್ ಹಾಕ್ಕೊಂಡ್ರೆ ಯಾವ್ ತರ ಕಾಣಿಸ್ತಾರ ನೋಡ್ರಿ.

ಮುಂಜಾನೆನೆ ಸುರಿಯೋ ಮನೆ ಹೌದ ನೋಡ್ರಿ ಯಾವತರ ನೇಚರ್ ಎಷ್ಟು ಚೆನ್ನಾಗಿದೆ. ಸೂರ್ಯ ನಮಸ್ಕಾರ ಮಾಡುವವರು ಬಹಳಷ್ಟು ಮಂದಿ ಇದ್ದಾರೆ.

ಇಷ್ಟು ಸುಂದರವಾಗಿ ಕಾಣಬೇಕು ಅಂದ್ರೆ ಸುತ್ತ ಮುತ್ತ ಎಲ್ಲ ಹಸಿರು ಗಿಡಗಳು ಹಿಂಗ ಹೂವ ಎಲ್ಲ ಇದ್ರೆ --

ಬ್ರಿಡ್ಜ್ ಅಂದ್ರೆ ನೀರ್ ಇದ್ರೆ ಕಂಪಲ್ಸರಿ ಬ್ರಿಡ್ಜ್ ಆಗಲೇಬೇಕು ಬ್ರಿಡ್ಜ್ ಇಲ್ಲಾಂದ್ರೆ ಮನುಷ್ಯರು ನಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಬಸ್ನಾಗೆ ಹೋಗ್ಬೇಕು ಅಂತ ಅಂದ್ರೆ--

ದೋಣಿ ಯಾವಾಗನ ಹತ್ತಿರ ಚೆನ್ನಾಗಿರುತ್ತಲ್ವಾ ನೀರ್ನಾಗ ಹೋಗ್ತಾ ಇದ್ರೆ ಕೈ ಕೆಳಗಿಟ್ಟು ಆಟಾಡ್ಕ್ಯಾಂತ ಓಗ್ಬೋದು.

ಅಂದ್ರೆ ಸಣ್ಣ ಮಕ್ಳು ಆಟ ಆಡಿದ್ಹ್ಯಾಂಗೆ ನಾವು ದೊಡ್ಡವರಾದ್ರು ಆಟ ಆಡ್ಕಂತ ಹೋಗ್ಬಹುದು ನೇಚರ್ ಗು ಚೆನ್ನಾಗಿರುತ್ತೆ ಪ್ರಕ್ರತಿ ಚೆನ್ನಾಗಿ --

ಮೀನಾ ಅಂದ್ರೆ ಮಾರ್ಕೆಟ್ ಗೆ ಹೋದ್ರೆ ನಮಗ ಚೆನ್ನಾಗಿ ಇದ್ದದ್ದು ಮೀನಾ ಸಿಕ್ತವೇ ಹೌದಾ ಯಾವುದೊ ಎಲ್ಲ ನಮುನೆ ಅಂದ್ರೆ ಮೀನಾ ಮತ್ತೆ --

ಜಾತ್ರೆ ನೋಡಿದ್ರ ಯಾವಗನ ಎಲ್ಲಾಂದ್ರೂ ಹೋಗಿದ್ದೀರಾ ಸಣ್ಣ ಮಕ್ಕಳ್ ತರ ನಾವು ಆಡಬಹುದಲ್ಲ --

ಫ್ಲವರ್ ವಾಸ್ ಇನ್ನೊಂದ್ ಇನ್ನೊಂದ್ ತರ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಳು ಪ್ರಯೋಜನ ಪ್ರಯೋಜ ಆಗ್ಬೇಕು ಪ್ರಯೋ --

ಹುಡುಗೂರು ಆಡ್ಬೇಕಂತಂದ್ರೆ ಅಷ್ಟು ಖುಷಿಯಾಗಿ ಇರ್ತಾರೆ ಅದಕ್ಕೆ ಔರ್ಕೊಸ್ಕರಾನೆ ಫುನ್ಕ್ಷನ್ಸ್

ಮಕ್ಕಳು ಟೀಚರ್ ಕೊಟ್ಟಿದ್ದು ಮಾಡ್ಲೆ ಬೇಕು ಹೌದ ಹಂಗಿದ್ದಾಗ ನೋಡ್ರಿ ಸಾಲಾಗಿ ಕುಂತು ವರ್ಕಿಂಗ್ ಮಾಡ್ತಾ ಇದ್ದಾರೆ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ.

ಹೌದಲ್ವಾ ಅದಕ್ಕೆ ಎಸ್ಟ್ ಆದ್ರೂನು ನೂರ್ ರೂಪಾಯಿ ಆದ್ರೂನು ಪೆಟ್ರೋಲ್ ಹಾಕ್ಲೇಬೇಕು ಗಾಡಿ. ಇಲ್ಲಾಂತಂದ್ರೆ ಆಟೋ ದವರಿಗೆ ಎಷ್ಟೊಂದು ಬಡೀಬೇಕು.

ಎಲ್ಲ ಕೂಲಿ ಅವ್ರನ್ನ ಅದು ಎಲ್ಲ ವರ್ಕಿಂಗ್ ಹೆಂಗ್ ಮಾಡ್ತಿದ್ದಾರೆ ಅಂತ ಎಲ್ಲ ಒಬ್ಸರ್ವಷನ್ ಮಾಡಿಕಬೇಕು.

ಇಲ್ಲಿಂದ ಹೋಗ್ಬೇಕು ಏನು ಅಂತ ಗೊತ್ತಾಗ್ತಾಯಿಲ್ಲ. ಅಂದ್ರೆ ದೂರದಿಂದ ನೋಡಿದ್ರೆ ಗೊತ್ತಾಗೊಲ್ಲ ಹತ್ರಕ್ಕೆ ಹೋಗಿ --

ಔದ ಅಪ್ಪ ಇಂಗಿಡ್ಕೊಂತಾಯಿದ್ರೆ ಅಮ್ಮ ನೋಡಿ ನಗ್ತಾ ಇರ್ತಾಳೆ ಚೆನ್ನಾಗಿರುತ್ತೆ ಅಲ್ವ.

ಪ್ರಾಣಕ್ಕೆ ಅಪಾಯವಾದರುನು ಪರವಾಗಿಲ್ಲ ಆದ್ರೆ ನಾನ್ ಚೆನ್ನಾಗಿದ್ದೀನಿ ಇಲ್ಲ ಫೋಟೋದಾಗ ಅಂಗಂತ ಅಂದು ಎಲ್ಲರೂ --

ನೋಡ್ರಿ ಯಾವತರ ಹೊತ್ಕೊಂಡು ಹೋಗೋದು ಒಂದು ಆಟೋ ಬಂದಿದೆ ಆಟೋ ನಗ ಆಗ್ತಾ ಇದ್ದಾರೆ ರೋಡ್ ಕ್ರಾಸ್ ಮಾಡ್ಬೇಕು --

ಡಿಜೆ ಅಂದ್ರೆ ಒಂದು ಮದುವೆಗೆ ಬೇಕಂದ್ರು ಡಿಜೆ ಬೇಕು ಒಂದು ಗಣೇಶನ ಅನ್ನ ನಾವು ಇದ್ಮಾಡ್ಬೇಕಂದ್ರು ಡಿಜೆ ಬೇಕು ಡಿಜೆ ಇಲ್ಲಾ ಅಂತಂದ್ರೆ --

ಇತರ ಮನೆಗಳಲ್ಲಿ ಎಲ್ಲರು ಸಣ್ಣವರು ದೊಡ್ಡವರು ಎಲ್ಲರು --

ಸಣ್ಣ ಮಕ್ಕಳು ದೇವ್ರ ಸಮಾನ ಅಂತಾರೆ ನೋಡ್ರಿ ಎಸ್ಟ್ ಚಂದ ಕಾಣ್ತಾ ಇದೆ ಮುದ್ದು ಮುದ್ದಾಗಿದಾನೆ.

ಆಹ್ಹ್ ತರ ಗಿಡ ನಾಟಿ ಇದ್ರೂನು ಎಸ್ಟ್ ಚೆನ್ನಾಗಿ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಈ ತರ ಗಿಡದ ಹತ್ರ ಹೋಗಿ --